ಒಂದು ಜನರು ಮಾಡುವ ಹೆಲ್ತ್ ಕ್ಲಬ್ ಅಂಗಡಿವಾಗಿದೆ.

ಅದರ ಒಳಗೆ ಹಲವಾರು ಹೆಲ್ತ್ ಕ್ಲಬ್ ಗಳು ಇದ್ದಾವೆ.

ಇಲ್ಲಿ ಒಂದು ಕೋಣೆಯಾಗಿದೆ ಅದರ ಒಳಗೆ ಹಲವಾರು ಟಿ_ವಿ ಗಳು ಇದ್ದಾವೆ.

ಅದರ ಒಳಗೆ ಬಂದು ಲೈಟ್ ಇದೆ ಮತ್ತು ಒಂದು ಫ್ಯಾನ್ ಇದೆ.

ಇಲ್ಲಿ ಒಂದು ಹೊಲವಿದೆ ಅದರ ಒಳಗೆ ಸಣ್ಣವಾದ ಹುಲ್ಲು ಇದೆ.

ಮತ್ತು ಅದರ ಕೆಳಗೆ ಒಂದು ಮಣ್ಣಿದೆ.

ಇಲ್ಲಿ ಒಂದು ರಸ್ತೆ ಇದೆ ಅದರ ಪಕ್ಕ ಹಲವಾರು ಮರಗಳಿವೆ.

ಮತ್ತು ಅದರ ಮುಂದೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಆ ಮರಗಳ ಹಿಂದೆ ಹಲವಾರು ಮನೆಗಳಿವೆ.

ಇಲ್ಲಿ ಒಂದು ಟೇಬಲ್ ಇದೆ ಅದರ ಮೇಲೆ ಅದರ ಮೇಲೆ ಗಣಕಯಂತ್ರವಿದೆ.

ಅದರ ಹತ್ತಿರ ಒಂದು ಗಾಡಿ ಇದೆ ಅಲ್ಲಿ ಒಂದು ಬೋರ್ಡ್ ಇದೆ ಅಲ್ಲಿ ಒ--

ಆದರೆ ಎದುರುಗಡೆ ಒಂದು ಬೋರ್ಡಿದೆ ಅದರ ಕೆಳಗೆ ಒಂದು ಸಣ್ಣ ಕಟ್ಟೆ ಇದೆ.

ಮತ್ತು ಅದರ ಹಿಂದೆ ಹಲವಾರು ಮಸೀದಿಗಳಿಗೆ.

ಅದರ ಹಿಂದೆ ಹಲವಾರು ಜನರು ಕೂತಿದ್ದಾರೆ.

ಮತ್ತು ಅದರ ಎದ್ರುಗಡೆ ಒಂದು ಗೇಟ್ ಇದೆ.

ಅದರ ಒಳಗೆ ಎರಡು ಶೆಟರ್ ಗಳಿವೆ ಮತ್ತು ಅಲ್ಲಿ ಒಂದು ಲೈಟ್ ಇದೆ.

ತಾಟಿನ ಹತ್ತಿರ ಊಟ ಮಾಡುವ ರೊಟ್ಟಿ ಇದ್ದಾವೆ.

ಇದರ ಪಕ್ಕ ಒಬ್ಬ ಮನುಷ್ಯರು ನಿಂತಿದ್ದಾರೆ.

ಅದರ ಎದುರುಗಡೆ ಎರಡು ಕಾರು ಗಳು ನಿಂತಿದ್ದಾವೆ.

ಮತ್ತು ಅದರ ಎದ್ರುಗಡೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಅದರ ಎದುರುಗಡೆ ಇನ್ನೊಬ್ಬ ಮನುಷ್ಯ ನಿಂತಿದ್ದಾರೆ ಅವರ ಹಿಂದ್ಗಡೆ.

ಮತ್ತು ಅಲ್ಲಿ ಹಲವಾರು ಜನರು ಕೂತಿದ್ದಾರೆ.

ಮತ್ತು ಅಲ್ಲಿ ಒಂದ್ ಭಾರತ್ ಜಂಡವನ್ನು ಇದೆ.

ಮತ್ತು ಅದರ ಎದ್ರುಗಡೆ ಹಲವಾರು ಕುರ್ಚಿಗಳಿವೆ.

ಅದರ ಒಳಗೆ ಹಲವಾರು ಗಂಡು ಮಕ್ಕಳ ಬಟ್ಟೆಗಳಿವೆ.

ಅವರ ಹತ್ತಿರ ಇನ್ನೊಬ್ಬ ಮನುಷ್ಯ ನಿಂತಿದ್ದಾನೆ.

ಅದರ ಮೇಲೆ ಹಲವಾರು ಲೈಟುಗಳಿವೆ ಮತ್ತು ಅನೇಕ ಬಣ್ಣವಾದ ಲೈಟುಗಳಿದ್ದಾವೆ.

ಮತ್ತು ಅದರ ಮೇಲೆ ಒಂದು ಲೈಟಿದೆ ಅದರ ಎದುರುಗಡೆ ಒಂದು ಗೋಡೆಯಿದೆ.

ಇಲ್ಲಿ ಒಂದು ರಸ್ತೆ ಇದೆ ಅದರ ಮೇಲೆ ಹಲವಾರು ಜನರು ನಿಂತಿದ್ದಾರೆ.

ಮತ್ತು ಒಬ್ಬ ಮನುಷ್ಯನ ಕೊಳ್ಳಲ್ಲಿ ಏಸು ಕ್ರಿಸ್ತನ ಚಿನ್ಹೆಯಾಗಿದೆ.

ಮತ್ತು ಅದರ ಒಳಗೆ ಮರಗಳು ಇದ್ದಾವೆ.

ಮತ್ತು ಅದರ ಎದ್ರುಗಡೆ ಒಂದು ಗೇಟ್ ಇದೆ.

ಇಬ್ಬರು ಜನರು ನಿಂತಿದ್ದಾರೆ ಅವರ ಹತ್ತಿರ ಇನ್ನೊಬ್ಬ ಜನರು ನಿಂತಿದ್ದಾರೆ.

ಅದರ ಒಳಗೆ ಹಲವಾರು ಕುರುಕುರೆ ಪಾಕೆಟ್ಗ ಳು ಇವೆ ಮತ್ತು ಅದರ ಮೇಲೆ ಎರಡು ಕಂಬಗಳಿವೆ.

ಅದಕ್ಕೆ ಒಂದು ವೈರಿದೆ ಅದರ ಕೆಳಗೆ ಎರಡು ಬೊರ್ಡುಗಳಿವೆ.

ಇಲ್ಲಿ ಒಂದು ಕಟ್ಟೆ ಇದೆ ಅದರ ಒಳಗೆ ಒಂದು ನೀರಿವೆ ಮತ್ತು ಅದರ ಮೇಲೆ ಒಂದು ಕುಂಡಲ್ ಇದೆ.

ಮತ್ತು ಅದರ ಒಳಗೆ ಹಲವಾರು ಕಲ್ಲಿನ ಸಾಮಾನುಗಳಿವೆ.